ಇದು ಅಪಾರ್ಟ್ಮೆಂಟ್ ಆಗಿದ್ದು ಆಂ ಹಲವಾರು ಕುಟುಂಬಕ್ಕೆ ಸಹಾಯವಾ ಧನವಾಗಿದೆ.

ಇನ್ ಇನ್ನ ನಾನಾ ರೀತಿಯ ಅಹ್‌ ವಿದ್ಯಾರ್ಥಿಗಳಿಗೆ ಬೇಕಾಗುವ ವಸ್ತುಗಳು ದೊರೆಯುತ್ತವೆ .

ಈ ಅಂಗಡಿಯು ಮಾನಿಟರ್ ಗಳ ಅಂಗಡಿಯಾಗಿದ್ದು --

ಹಲವಾರು ಕುಟುಂಬಗಳ ವಾಸವಾಗಿರುವ ಒಂದು ಸ್ಥಳವಾಗಿತ್ತು ಕಾರ್ಯ ನಿರ್ವಹಿಸುತ್ತದೆ.

ಇದು ಜಾತ್ರೆಯಲ್ಲಿ ಆಡುವ ಒಂದು ತೊಟ್ಟಿಲಾಗಿತ್ತು ಸಣ್ ಸಣ್ಣ ಮಕ್ಕಳು ಹಾಗೂ--

ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿಕೊಳ್ಳುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ .

ಎಲ್ಲಾ ರೀತಿಯ ಸಾಮರ್ಗಿಗಳನ್ನು ದೊರೆಯುವ ಒಂದು ಸಣ್ಣ ಅಂಗಡಿಯಾಗಿದ್ದು--